ಇಲ್ಲಿ ಯಾವುದೇ ತರಹದ ತ್ಯಾಜ್ಯ ವಸ್ತುಗಳು ಇಲ್ಲಿ ಬಹಳ ಸುಂದರವಾಗಿ ಇಟ್ಟುಕೊಂಡಿದ್ದರಿಂದ ಬಹಳಷ್ಟು ಜನರು ಇಲ್ಲಿ ಬಂದು ಇದು ಮಾಡಿಕೊಂಡು---

ಇದು ನಿಂತಿರುವಂತಹ ಒಂದು ಸುಂದರವಾದ ಪ್ರದೆಶ ಇಲ್ಲಿ ಬಹಳಷ್ಟು ಜನರು ಬರುತ್ತಾರೆ ಏಕೆಂದರೆ ಇಂತಹ ದೃಶ್ಯಗಳನ್ನು ನೊಡಲು ಬಹುತೆಕ ಜನರು ಅಲ್ಲದೆ ಇಲ್ಲಿ ಯಾವುದೆ ತರಹದ ಒಂದು ತ್ಯಾಜ್ಯ ವಸ್ತುಗಳಿಲ್ಲ ನೀರು ಕುಡ ಬಹಳ ಸುಂದರವಾಗಿದೆ .